ಕೂದಲ ಹಿಡ್ಕೊಂಡ್ಯಾನ ಗೌತಮ ಬುದ್ಧ ಧ್ಯಾನದ ಮುದ್ರೆ ಒಳಗದಾನ ಗೌತಮ ಬುದ್ಧ ಕಣ್ಣ ಮುಚ್ಯನ ನಿದ್ದೆ ಬಂದೈತಿ.

ಬಾಳೆಗಿಡ ತೆಂಗಿನಗಿಡ ಆದವು ಲೈಟ್ ಕಂಬ ಆದವು ಮತ್ತು ಕಾಂಕ್ರೆಟ್ ಹಾಕೋಲ್ಕತರ ಚಪ್ಪಲ್ ಹಾಕೊಂಡರ ಮತ್ತು....